ಚಿಕ್ಕದಾದ ಎರಡು ಕಿಟಕಿಗಳುಳ್ಳ ಒಂದು ಸೀಟ್ ಮನೆ ಇದೆ.

ಪೂಜೆ ಸಲ್ಲಿಸಲು ನಾಗದೆವತೆಯ ಒಂದು ಚಿಕ್ಕ ಗುಡಿ ಇದೆ.

ನಾವು ಇಲ್ಲಿ ಒಂದು ಕಾರ್ ಗ್ಯಾರೇಜ್ ಅನ್ನ್ ನಾವು ಕಾಣಬಹುದು.

ಇಲ್ಲಿ ನಾವು ಒಂದು ಶಾಲೆಯನ್ನು ಕಾಣಬಹುದು.

ಇಲ್ಲಿ ನಾವು ಹೊಸದಾಗಿ ಓಪನ್ ಆಗಿರುವ ಒಂದು ಬುಕ ಶಾಪ್ ಅನ್ನು ನಾವು ನೋಡಬಹುದು.

ಬಾಗಿಲಿನಿಂದ ಹೊರಗಡೆ ಕಬ್ಬಿಣ ಸರಳುಗಳಿಂದ ಮಾಡಿರುವ ಕಾಂಪೌಂಡ್ ಅನ್ನು ನಾವು ನೋಡಬಹುದು.